ಮತ್ತು ಇಲ್ಲಿ ಒಬ್ಬ ವ್ಯಕ್ತಿಯು ನಿಂತುಕೊಂಡಿರುವ ದೃಶ್ಯವನ್ನು ಗಮನಿಸಬಹುದಾಗಿದೆ ಹಾಗು--

ಮತ್ತು ಈ ಕಾಂಪೌಂಡಿನ ಮೇಲೆ ಅಕ್ಷರದಲ್ಲಿ ಏನೋ ಬರೆದಿದ್ದಾರೆ ಮತ್ತು ಇಲ್ಲಿ --

ಮತ್ತು ಸುತ್ತಲೂ ಹಚ್ಚ ಹಸಿರಾದಂತ ಗಿಡ ಮರಗಳು ಸಹ ಇವೆ.

ಮತ್ತೆ ಇಲ್ಲಿ ಒಂದು ಚಿಕ್ಕ ಮಗು ಚಿಕ್ಕ ಕಾರಿನಲ್ಲಿ ಕುಳಿತುಕೊಂಡಿರುವ ದೃಶ್ಯವನ್ನು ಗಮನಿಸಬಹುದಾಗಿದೆ.

ಮತ್ತು ಇಲ್ಲಿ ಆಟೋ ಸಹ ನಿಂತಿದೆ ಮತ್ತು--

ಮತ್ತು ಇಲ್ಲಿ ಕುಳಿತುಕೊಳ್ಳಲು ಚೇರ್ ಸಹ ನಾವು ಕಾಣಬಹುದು.

ದೂರದ್ರಕ್ಶಕ ಮಾಪನ ಒಂದು ಸಹ ಇದೆ.

ಮತ್ತು ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು ಬಂಡೆಗಳು ಸಹ ಇವೆ ಮತ್ತು ಪಕ್ಕದಲ್ಲಿ--